ಅದುನ್ನ ಅಗ್ದು ತಿನ್ನ್ಬೆಕು ಇದ್ರಿಂದ ಲಾಲಾರಸ ಜಾಸ್ತಿ ಬಾಯಲ್ಲಿ ಉತ್ಪತ್ತಿಯಾಗುತ್ತಲ್ವಾ so ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಉತ್ತಮವಾಗಿರುತ್ತೆ ಅಂತ. ಅಲ್ಲಾ ಅದು ಅದೃದ್ದು ಅಗ್ದ್ ತಿನ್ನೋದ್ಕಿಂತ ಅದ್ ರಸ ಮಾಡಿ ಕುಡುಸ್ಬೋದಾ?

ಹ್ಮ್ಅವ್ಙ್ಗೆ ಇದು ಏನಾಗುತ್ತೆ ಅಂದ್ರೆ ಈ ಜೀರ್ಣಶಕ್ತಿ ಕಡ್ಮೆ ಆದಾಗ ಬಾಯಲ್ಲಿ ವಾಸನೆ ಕೂಡ ಬರುತ್ತೆ ಅವ್ಙ್ಗೆ. ಓಹ್ ಹೌದಾ ಹ ಹ ಅದುಕ್ಕುನು ಇದೆ ನನ್ ಹತ್ರ tips ಮತ್ತೆ ನಿಮ್ಗೆ ಇನ್ನೂ ಜೀರ್ಣಕ್ರೀಯೆಗೆ ಏನ್ tips ಬೇಕಪ್ಪಾ ಅಂತಂದ್ರೆ ಇನ್ನೂ simple ಆಗ್ ಹೆಳ್ಬೇಕು ಅಂದ್ರೆ ಅಜೀರ್ಣ ಆದಾಗ ಸ್ವಲ್ಪ ನೀರ್ಗೆ ನಿಂಬೆ ರಸನ ಹಿಂಡಿ ಒಂದು ಚಿಟಕೆ ಅಡಿಗೆಸೋಡಾ ಹಾಕಿ ಅದಕ್ಕೆ ಕುಡ್ದ್ರೆ ತುಂಬಾ ಅನುಕೂಲ ಆಗುತ್ತೆ . ಓ ಹೌದು ಅದುನ್ನ ನಾವ್ ಮಾಡ್ತಾ ಇರ್ತೀವಿ ನನ್ ದೊಡ್ಡ್ ಮಗ

ಹೌದಾ ಮತ್ತೇನ್ ಮಾಡ್ಬೇಕಂದ್ರೆ ಪ್ರತಿನಿತ್ಯ ಆಹಾರದಲ್ಲಿ ಒಂದು carrot ಅನ್ನ ಹಸಿಯಾಗಿ ಬಳಸ್ತಿದ್ರೆ ಆ ಪಚನ ಶಕ್ತಿ ಉತ್ತಮವಾಗುತ್ತದೆ . ಹ್ಮ್ ಹ್ಮ್ ಹೌದು . ಹ ಆಮೇಲೆ ಊಟಕ್ ಮುಂಚೆ ಅನಾನಸ್ ಹಣ್ಣಿರುತ್ತಲ್ವಾ ಅದುನ್ನ ಆ ರಸಾನ ಅನಾನಸ್ ಹಣ್ಣಿನ ರಸ ಸೇವನೆ ಸೇವನೆಯಿಂದ ಏನು ನಾವ್ ತಿಂದಿರ್ತಕ್ಕಂತ ಆಹಾರ ಇರುತ್ತಲ ಅದು ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ . ಮತ್ತು ಸುಲಭವಾಗಿ ವಿಸರ್ಜಿಸ ವಿಸರ್ಜಿಸಲ್ಪಡುತ್ತದೆ . ಆ ಸರಿ ಅನಾನಸ್ಸು ಕೆಲವರಿಗೆ ಆಗಲ್ಲ ಅಲ್ವಾ ಅದು ಅಲರ್ಜಿ ನನ್ ಮಗನಿಗೆ ಅನ್ಕೊಂಡೆ ನಾನು. ಇಲ್ಲ ರೀ ಅನಾನಸ್ ತುಂಬಾ ಇದು ಸ್ವಲ್ಪ ಕೆಲವೊಬ್ರಿಗೆ breathing problems ಎಲ್ಲ ಇರುತ್ತಲ ಅನಾನಸ್ ನ ತಿಂತಾರೆ ಅಂದ್ರೆ ಉಬ್ಬಸ ಅಂತ ಹೇಳ್ತಾರಲ್ಲ ಆದಿರೋರು ಅನಾನಸ್ ನ ತಿಂತಾರೆ . ನಾನು ಅನಾನಸ್ ತಿಂದ್ರೆ ಕೆಮ್ಮ್ ಬಂದ್ ಬಿಡುತ್ತೆ ಅಂತ ಹ ಅದು ಸ್ವಲ್ಪ ಹುಳಿ ಇದ್ರೆ ಅದ್ ಸ್ವಲ್ಪ ಬರುತ್ತೆ ಕೆಮ್ಮು sweet ಅಗಿರೋದು ನೋಡಿ ತಗೋಬೇಕು . ಓ ಸರಿ ಪೇರಲೆಹಣ್ಣು ತಿಂದ್ರುನು ಇದು ಏನಂತಾರೆ ರೋಗನಿರೋಧಕ ಶಕ್ತಿ ಹೆಚ್ಚುತ್ತೇ ಅಂತ ಹೇಳ್ತಾರಲ್ವಾ ? ಹೌದು ಅದುನೂ ತುಂಬಾ ಹೆಚ್ಚುತ್ತೇ ರೋಗನಿರೋಧಕ ಶಕ್ತಿ but ಅದು ಯವಾಗದು ಬರೋದುನೂ ಇದಲ್ವಾ ಚಳಿ ಗಾಲದಲ್ಲಿ December November ಅಲ್ಲಿ ಜಾಸ್ತಿ ಇರುತ್ತಲ so ಆವಾಗ ಚಳಿ ಇರೋದ್ರಿಂದ ಸ್ವಲ್ಪ ತಿಂದ್ರೆ health upset ಆಗೋದು ಸ್ವಲ್ಪ ಇರುತ್ತೆ ನೋಡ್ಕೊಂಡು ಅವ್ರವ್ರ health ನೋಡ್ಕೊಂಡ್ ಅವ್ರವ್ರು ತಿನ್ಬೇಕು. ಅದೇ ನಾವೂನು ಅವ್ನಿಗ್ ಏನು ಅಂದ್ರೆ ಒಂದ್ ಸ್ವಲ್ಪ ಹುಳಿ ಕೊಟ್ರೆ ಸಾಕು ಮಾರ್ನೆ ದಿನಾನೇ ಕೆಮ್ಮು start ಅಗ್ಬಿಡತ್ತೆ.

ಮೂಸಂಬಿ ಕೊಡಲ್ಲ ಕಿತ್ತಳೆನೂ ಕೊಡಲ್ಲ.

ಇದ್ ಮಾಡ್ರಿ ಈ ತರ ಊಟ ಆದ್ನಂತ್ರ ಕರ್ಬೂಜ ಹಣ್ಣನ್ನ ತಿಂದು ತಿನ್ನೋದ್ರಿಂದ ಕೂಡ ಆಹಾರ ಚೆನ್ನಾಗಿ ಜೀರ್ಣ ಆಗತ್ತೆ ಈವಾಗ summer ಬೇರೆ ಅಲ ಬೇಸ್ಗೆ ಕಾಲ.

ಈ ಕರ್ಬೂಜ ಹಣ್ಣನ್ನ ಊಟ ಅದ್ಮೇಲೆ ಕೊಡಿ ಆವಾಗ ಜೀರ್ಣಕ್ರೀಯೆ ಚೆನ್ನಾಗಾಗುತ್ತೆ . ಹೌದು ಮತ್ತೆ ನಾವು ಈಗ ಬೆಟ್ಟದ ನೆಲ್ಲಿಕಾಯಿ ಅದು ತುಂಬಾ ಇದು ಅಲ್ವಾ .

immunity ಗೆ ತುಂಬಾ help ಮಾಡುತ್ತೆ ಅಲ್ವಾ?

ಆದಿಕ್ಕೆ ಅವ್ನಿಗೆ ಈಗ summer ಅಲ್ಲಿ ಕೊಟ್ಟು ನೋಡಣ ಒಂದು ಹೇಗ್ reaction ಇರುತ್ತೆ ಅವ್ನ್ body reaction ಕೆಮ್ಮ್ ಬರುತ್ತಾ ಬರಲ್ವಾ. ಹ ಹ ಅದುನ್ನು ಮಾಡಿ ಆಮೇಲೆ ಇನ್ನ night time ಅಲ್ಲಿ ತುಂಬಾ ವಿಪರೀತವಾಗಿ ಅಜೀರ್ಣ ಆದ್ರೆ ಆಯಿತು ಅಂದ್ರೆ ರಾತ್ರಿ time ಅಲ್ಲ್ ಊಟದ್ ಬದ್ಲು ಸ್ವಲ್ಪ ಹಣ್ಣುಗಳನ್ನ ಸೇವನೆ ಮಾಡಿದ್ರೂ ಆಯಿತು ಅದು ತುಂಬಾ ಒಳ್ಳೇದು. ಆ ಅವ್ನಿಗೆ ಏನ್ ಹೇಳಿದಾರೆ ಸಂಜೆ ನಾಲ್ಕ್ ಗಂಟೆ ಮೇಲೆ ಹಣ್ಣು ಹಾಲು ಕೊಡ್ಲೇಬೇಡಿ ಅಂತ ಹೇಳಿದಾರೆ . ಹ್ಮ್ ಅದೇ ಅಜೀರ್ಣ ಜಾಸ್ತಿ ಆದಾಗ ರಾತ್ರಿ ಸುಮ್ನೆ ಮಲ್ಗೋಕಾಗಲ್ವಲ್ಲ ಹಣ್ಣು ತಿನ್ಬೇಕವಾಗ . ಹ್ಮ್ ಹ್ಮ್ ಅವ್ಙ್ಗೆ ನಾವ್ ಏನ್ ಹಣ್ಣ್ ಕೊಟ್ರು ನಾಲಕ್ ಗಂಟೆ ಒಳಗೆ ಕೊಟ್ಟ್ ಬಿಡ್ತೀವಿ

ಅವ್ನು ಅದೇ ಸ್ವಲ್ಪ weak ಕೂಡ ಇದಾನೆ ಅವ್ನು ತೆಳ್ಳಗೆ ಅವ್ನು ಏನು ಅವ್ನಿಗೆ ಪೋಷಣೆ ಮಾಡುದ್ರುನು ಅವ್ನು ತೂಕಾನೆ ಬರಲ್ಲ . ಹಾಗೆ ಸ್ವಲ್ಪ ಜನ ಏನೂ ತಿಂದ್ರೂನು ದಪ್ಪ ಆಗಲ್ಲ. but ಆವೃದ್ದು nature ಹಂಗಿರುತ್ತಲ ಹೌದೌದು ಮತ್ತೆ ಇನ್ನೆನ್ ಮಾಡ್ಬೇಕಂದ್ರೆ ಆಹಾರನ ಚೆನ್ನಾಗಿ ಅಗ್ದು ತಿನ್ಬೇಕು ಆ ಅಭ್ಯಾಸ ಇಟ್ಕೊಂಡ್ರೆ ಒಳ್ಳೇದು. ರಾತ್ರಿ ಮಲ್ಗೋ ಮುಂಚೆ ಒಂದು ಲೋಟ ಬಿಸಿ ನೀರು ಕುಡಿಯೋದು ಒಳ್ಳೇದು ಅಭ್ಯಾಸ ಅದು ಕೂಡ ಒಳ್ಳೆ ಅಭ್ಯಾಸ ಬಿಸಿ ನೀರ್ನ ಕುಡ್ದು ಬಿಟ್ಟು ಮಲ್ಗೊದು . ಹೌದು ನಾನು ಕೂಡ ಈಗ ಬೆಳಗ್ಗೆ ಎದ್ದ್ ತಕ್ಷಣ ಬಿಸಿ ನೀರ್ ಕೊಡ್ತೀನಿ ಅವ್ನಿಗೆ .

ಮತ್ತೆ ಇನ್ನೊಂದು ಕಷಾಯ ಈ ವಾರದಲ್ಲಿ ಒಂದೆರಡು ದಿನ .

ಹ ಇದು ದೊಡ್ಡ್ ಪತ್ರೆ ಅಂತ ಎಲೆ ಬರುತ್ತಲ .

ದೊಡ್ಡ್ ಪತ್ರೆ ಎಲೆ ತುಳಸಿ.

ಒಂದ್ ಸ್ವಲ್ಪ ಅರಶಿನ ಒಂದ್ ಚಿಟಿಕೆಯಷ್ಟು . ಹ ತುಂಬಾ ಒಳ್ಳೇದು ರೀ ಕಷಾಯ ತರ ಮಾಡ್ತೀರಾ?

ಇಷ್ಟೂ ಹಾಕ್ಬಿಟ್ಟು ಚೆನ್ನಾಗೆ ಕುದುಸ್ತೀನಿ ಒಂದ್ ಐದು ನಿಮಿಷ . ಹೌದು ಅದೇ ಕಷಾಯ ನಾನ್ ಹೇಳಿದ್ನಲ ನಾವು ಆ ತರಾನೆ ಮಾಡ್ತೀವಿ ಹ ಹೇಳಿ ಮುಂದೆ . ಆ ಕಷಾಯಾನ ಆ ಅದೇ ವಾರದಲ್ಲಿ ಎರಡ್ ಸರಿ ಮಾಡ್ತೀನಿ.

ಆ ಅವ್ನುಗು ಕೊಟ್ಟ್ ಬಿಟ್ಟು ಅವ್ನ್ ಜೊತೇಲಿ ನಾವು ಕುಡ್ದು ಬಿಡ್ತೀವಿ ತುಂಬಾ effective ಅನ್ಸುತ್ತೆ ನನಿಗದು ಕಷಾಯ.

ಹೌದು ತುಂಬಾ effective ಈ corona time ಅಲ್ಲೆಲ್ಲ ಅದುನ್ನ ತುಂಬಾ ನಾವ್ ಮನೇಲಿ ಮಾಡಿ ಕುಡೀತಾ ಇದ್ವಿ ಆವಾಗ ಕಷಾಯ ಕುಡಿಬೇಕು ಅಂತ ಹೇಳಿ ಈಗ್ಲೂನು ಯಾವಾಗಾದ್ರೂ ಕೆಮ್ಮು ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಶೀತ ಕೆಮ್ಮು ಆಯಿತು ಅಂದ್ರೆ . ಅವ್ರಿಂದ ಇನ್ನೆಲ್ರುಗು spread ಆಗುತ್ತೆ ಅಲ ಅಷ್ಟೇ ಅದೊಂತರ viral ತರ ಆಗ್ಬಿಡತ್ತಲ ಮನೆಲ್ ಒಬ್ರಿಗ್ ಆದ್ರೆ ಎಲ್ರಿಗು ಆಗ್ಬಿಡತ್ತೆ ಅವಾಗ್ ಎಲ್ರೂ ನಾವ್ ಅದೇ ಕಷಾಯನ ಮಾಡಿ ಕುದ್ಸಿಟ್ಕೋಂಡ್ ಬಿಡ್ತೀವಿ ಬೆಳ್ಗೆ . ಅದುನ್ನೇ ಎಲ್ಲಾರು ಕುಡಿತೀವಿ ಸ್ವಲ್ಪ ಬೆಳ್ಗೆ ಮಾಡಿದ್ವಂದ್ರೆ ಕುಡಿತೀವಿ ಇನ್ನ್ ಉಳಿದಿದ್ದ್ ಹಾಗೆ ಇಟ್ಟಿರ್ತೀವಿ ಮತ್ತೆ ಬೇಕಂದಾಗ ಬಿಸಿ ಮಾಡ್ಕೋಂಡ್ ಮತ್ತೆ ಕುಡಿತೀವಿ ಅವತ್ತಿಂದ್ day ಗೆ ಅದುನ್ನ ಖಾಲಿ ಮಾಡ್ಬಿಡ್ತೀವಿ ರಾತ್ರಿ ಅಷ್ಟೋತ್ತ್ ಗೆ ಕೂಡುದ್ಬಿಟ್ಟು. ಹೌದು ರೀ ನಾವು ಈಗ ಒಂದ್ ಚಿಕ್ಕು ತಲೆನೋವ್ ಬರ್ಲಿ medicine ತಗೋತೀವಿ ಒಂದ್ ಚಿಕ್ಕ್ ಕೆಮ್ಮ್ ಬಂದ್ರೂ medicine .

ಆ ಹಂಗಾಗ್ ಬಿಟ್ಟಿದೆ ಅಷ್ಟು medicine ತಗೊಂಡ್ರೆ ಏನಾಗ್ಬಿಡತ್ತೆ ನಮ್ದು ದೇಹ ಇನ್ನೂ ಏನು ಅದು ರೋಗನಿರೋಧಕ ಶಕ್ತಿ ಕಡ್ಮೆ ಆಗ್ತಾ ಹೋಗುತ್ತೆ ನಮ್ ದೇಹದಲ್ಲಿ.

ಆದಿಕ್ಕೆ ಏನು ನಮ್ಮ ಮನೆಲೆ ಏನಿದೆ ಔಷಧಿ ಇದೆ ಎಲ್ಲಾ especially ಅಡಿಗೆ ಮನೇಲಿ ಎಲ್ಲಾ ಔಷಧಿಗಳು ಇದಾವೆ

ನಾವ್ ಅದುನ್ನ ಸರ್ಯಾಗೀ ತಿಳ್ಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕು.

ಅದ್ಕೆ ನಾನು ಅವ್ನಿಗೆ ಅದಷ್ಟೂ ಮನೆ ಮದ್ದಲ್ಲೆ ಸರಿ ಮಾಡೋಣ ಅಂತ ನಾನು ಎಲ್ಲಾ books ನ ನೋಡ್ತಾ ಇರ್ತೀನಿ . ಹ ಮಾಡಿ ಎಲ್ಲ ನೋಡಿ ತಿಳ್ಕೊಂಡು ಯಾವ್ದ್ ಯಾವ್ದಿದಿಯೋ ಹೌದು ನಾವು ಅದೇ ಇದು ಎಲ್ಲ ಮಸಾಲ box ಏನಿದೆ ಅಲ್ವಾ

ಅದೊಂತರ ಔಷಧಿ ಡಬ್ಬಿ ಇದ್ದಂಗೆನೆ ಹ correct ಆಗಿ ಹೇಳಿದ್ರಿ ನೋಡಿ. ಹೌದು ಎಷ್ಟು ಹಣ್ಣುಗಳಲ್ಲೂ ಅಷ್ಟೇ ಎಷ್ಟು ಹಣ್ಣುಗಳಲ್ಲೂ ರೋಗನಿರೋಧಕ ಶಕ್ತಿ ಇದೆ ಹೌದು ಹಣ್ಣು ತರಕಾರಿ ಮಸಾಲ items ಎಲ್ಲಾನು ತುಂಬಾ ಒಳ್ಳೇದೇ . ಹೌದು ನಾವು ಇದು ಔಷಧಿಗಳ ಮೇಲೆ depend ಆಗೋದ್ಗಿಂತ ಈ ನೋಡಿ ಈ ವ್ಯಾಯಾಮಗಳು . ಹೌದು ರೀ ವ್ಯಾಯಾಮ ಮಾಡ್ಬೇಕು . ಮತ್ತೆ ಈ ಬಿಸಿಲಿಗೆ ನಿಂತ್ಕೊಳ್ಳೋದು .

ಮತ್ತೆ ಇದು ಅದೇ ಮನೆಲ್ ಸಿಗೋವಂತ ಮಸಾಲ ಪದಾರ್ಥಗಳನ್ನ ಬಳಸೋದು .

ಇವೆಲ್ಲ ಮಾಡಿದ್ರೆ ನಮಿಗೆ ಮುಕ್ಕಾಲ್ ಭಾಗ ಮನೆಲೆನೆ ಪರಿಹಾರ ಸಿಗುತ್ತೆ. ಹೌದು ರೀ correct ಆಗಿ ಹೇಳಿದ್ರಿ . ಇದೆಲ್ಲಾದ್ರು ಜೊತೆ ಇನ್ನೊಂದ್ ಏನು ಅಂದ್ರೆ ನಾನು ಇದು ದೇವರ ಮಂತ್ರಗಳನ್ನ ಮನೇಲಿ ನಾನು ಪಠಣ ಮಾಡ್ತೀನಿ .

ಆದ್ರಲ್ಲೂ ಈ ಧನ್ವಂತರಿ ಮಂತ್ರ.

ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ?

so ಅದುನ್ನು ನಾನು ಪಠಣ ಮಾಡ್ತೀನಿ .

so ಎಲ್ಲ ಎಲ್ಲಾ ಇದ್ರಿಂದಾನು ಒಂದು ಒಳ್ಳೆದಾಗ್ಲಿ ಆಶೀರ್ವಾದ ದೇವರ ಆಶೀರ್ವಾದ ಈ ಮನೆ ಔಷಧಿಗಳು ಎಲ್ಲಾದ್ರಿಂದಾನು ಹೆಂಗೊ ಮಗನಿಗೆ ಒಳ್ಳೆದಾಗ್ಲಿ ಅಂತ ನಾನಿಷ್ಟೆಲ್ಲಾ ಪ್ರಯತ್ನ ಮಾಡ್ತಾ ಇದೀನಿ . ಓಹ್ ಮಾಡಿ ಒಳ್ಳೆದಾಗುತ್ತೆ ಬಿಡಿ ದೇವರ ಆಶೀರ್ವಾದ ಇರ್ಲಿ ಎಲ್ಲಾ ಒಳ್ಳೆದಾಗುತ್ತೆ . ಹೌದು ರಚಿತ ಅವ್ರೆ ಮತ್ತೆ ನಿಮ್ ಮಕ್ಕ್ಲು ಚೆನ್ನಾಗಿದಾರ?

ನೀವು ಇದು ಕೇಳಿದ್ರಲ್ವಾ ಬಾಯಿ ವಾಸನೆ ಬರುತ್ತೆ ಅಂತ ಅದುಕ್ಕೆ ಒಂದು simple ಅಗ್ ಏನ್ ಹೇಳ್ಬೇಕಂದ್ರೆ ತುಳಸಿ ಎಲೆ ಕಷಾಯ ಮಾಡಿ ಬಾಯಿ ಮುಕ್ಕಳಿಸೋದ್ರಿಂದ ಬಾಯಿಯಲ್ಲಿರುವಂತಹ ದಂತ ರಕ್ಷಣೆಯಾಗುತ್ತದೆ ಓಹ್ ಹೌದು ಮತ್ತೆ ಪುದೀನನು ಒಳ್ಳೇದು ಅಂತ ಹೇಳ್ತಾರಲ್ಲ ಬಾಯಿ ದುರ್ವಾಸನೆಗೆ ಪುದೀನಾನ ಪುದೀನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅದು ಏನ್ ನನಗೆ ನನಗೇನೂ ಕಂಡು ಬಂದಿಲ್ಲ ಪುದೀನ ಬಗ್ಗೆ ಆ but ಇನ್ನೊಂದೆನ್ ಹೇಳ್ಬೇಕಂದ್ರೆ ಆ ತುಳಸಿ ಎಲೆನ ಚೆನ್ನಾಗಿ ಅಗೆದು ತಿಂದ್ರು ಕೂಡ ಬಾಯಿ ಹುಣ್ಣಾಗಿರುತ್ತಲ್ವಾ ಆ ಹುಣ್ಣು ಗುಣ ಆಗುತ್ತೆ .

ಮತ್ತೆ ಹಳದಿ ಬಣ್ಣ ಹಲ್ಲಿಗೇನ್ ಮಾಡ್ಬೇಕಂದ್ರೆ ನಿಂಬೆ ಸಿಪ್ಪೆನ ಸಂಗ್ರಹ ಮಾಡಿ ಒಣಗಿಸಿಡಬೇಕು. ಅದನ್ನ ಸುಟ್ಟು ಭಸ್ಮ ಮಾಡ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ ಆ ಪ್ರತಿನಿತ್ಯ ಹಲ್ಲುಜ್ಜುತ್ತಾ ಬಂದ್ರೆ ಹಲ್ಲುಗಳು ಫಳ ಫಳ ಅಂತ ಹೊಳಿಯುತ್ತಂತೆ ಮತ್ತೆ ಧೃಢವಾಗಿಯೂ ಇರುತ್ತೆ . ಹೌದು ರಚಿತ ಈಗ್ ನನ್ ಮಗನಿಗೆ pneumonia ಆಯಿತಲ್ವಾ

ನಾನ್ ಗಮನಿಸಿದ್ದೀನಿ ಅವ್ನ್ ಹಲ್ದು ಬಣ್ಣಾನೇ change ಆಗ್ಬಿಟ್ಟಿದೆ . ಅದೇ ಈ ರೀತಿ ಮಾಡಿ ನಿಂಬೆ ಹಣ್ಣಿನ ಸಿಪ್ಪೆ ಸಂಗ್ರಹ ಮಾಡಿ ಒಗಣಿಸಿ ಬಿಟ್ಟು ಅದುನ್ನ ಪುಡಿ ಮಾಡಿ ಅಂದ್ರೆ ಒಣಗಿಸಿ ಬಿಟ್ಟು ಭಸ್ಮ ಮಾಡ್ಬೇಕು ಸುಟ್ಟ್ ಬಿಟ್ಟು ಭಸ್ಮ ಮಾಡ್ತಾರಲ್ಲ ಮಾಡಿ. ಸ್ವಲ್ಪ ಅದಕ್ಕೆ ಉಪ್ಪು ಬೆರೆಸಿ ಪ್ರತಿನಿತ್ಯ ಅದನ್ನ ಉಜ್ಜುತ್ತಾ ಬಂದ್ರೆ ಫಳ ಫಳ ಹೊಳಿಯುತ್ತೆ. ಇಲ್ಲ ಈ tips ಚೆನ್ನಾಗಿದೆ try ಮಾಡ್ತೀನಿ ಅವ್ಙ್ಗೆ ನಾನ್ ಹಲ್ಲಿಗೆ ಹ ಮಾಡಿ ಮತ್ತೆ ಬಾಯಿ ಹುಣ್ಣಾದ್ರೆ ಏನ್ ಮಾಡ್ಬೇಕಂದ್ರೆ ಈ ಬಾಯಿದು ಗುಲಾಬಿ ಹೂವಿಂದು ದಳ ಇರುತ್ತಲ ಅದುನ್ನ ಆ ದಳದಿಂದ ಮಾಡಿದಂತಹ ??????? ಇರುತ್ತಲ ಅದನ್ನ ತಿಂತಾ ಬಂದ್ರೆ ಬಾಯಿ ಹುಣ್ಣು ಗುಣ ಆಗುತ್ತೆ . ಓಹ್ ಹೌದು sweet ಆಗಿರುತ್ತೆ ಇಷ್ಟಾನು ಪಟ್ಟ್ ತಿಂತಾರೆ ಮಕ್ಕಳು ಅಲ್ವಾ?

ಹಮ್ ಸರಿ ಆಯಿತು ನಾನು ಪ್ರಯತ್ನ ಮಾಡ್ತೀನಿ ಬಿಡಿ ನೀವ್ ಹೇಳಿರೋ ಸಲಹೆಗಳನ್ನೆಲ್ಲ ಹ ತಪ್ಪದೇ ಮಾಡಿ okay ಅವ್ನು ಹುಷಾರಾಗ್ಲಿ ಆದಷ್ಟೂ ಬೇಗ ಹುಷಾರಾಗಿದಾನೆ ಅಂತ ಹೇಳಿದೀರಾ but ಇದೂನು tips ಎಲ್ಲ follow ಮಾಡಿ ಮನೆ tips ಗಳನ್ನ . ಆಯಿತು ಆಯಿತು ತುಂಬಾ thanks ರೀ ಹ ಆಯಿತು okay ರೀ

ಹ್ಮ್ ಕೃಷಿಯಾ ಬಗ್ಗೆ ನಾನೂ ಹೇಳ್ತೇನೆ ಈಗ ನಿಮ್ಗೆ ಎಲ್ಲರಿಗೂ ಕೃಷಿ ಪದ್ದತಿ ನಮ್ಮ ಭಾರತದಲ್ಲಿ ಮುಂಚಿನಿಂದಲೂ.

ಒಳ್ಳೇದಾಗಿ ಬೇಳೆದು ಬಂದಿದೆ ಅ~ ಕೋಟಿ ವಿದ್ಯೆಗಿಂತಾ ಮೇಟಿ ವಿದ್ಯೆ ಮೇಲು ಎಂಬ ಗಾದೆ ಭಾರತದ ಕೃಷಿಯನ್ನು ಕುರಿತದ್ದು ಇದೇ ನಮ್ಮ ಮುಂಚಿನಿಂದಲೂ teachers ನವರು ನಮ್ಮ ಹೀರಿಯರೆಲ್ಲ ಹೇಳಿ ಕೊಟ್ಟದ್ದು . ಕೃಷಿ ನಮ್ಮ ದೇಶ ಬಾ~ ಹಳ್ಳಿಗಳ ದೇಶವಾಗಿರುದ್ರಿಂದ ಭಾರತಕ್ಕೆ ಕೃಷಿಯೇ ಜೀವನ ಆಧಾರವಾಗಿದೆ ಹ್ಮ್ ಭಾರತದಲ್ಲಿ ಶೇಕಡಾ ಅರವತ್ತಕ್ಕಿಂತಲೂ ಹೆಚ್ಚು ಕೃಷಿ ಮಾಡುವವರಿದ್ದಾರೆ ಹ್ಮ್ . ಆದ್ರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅದ್ರ ಬಗ್ಗೆ ನಾವ್ ಚಿಂತಿಸುವಂತಾಗಿದೆ . ಕೃಷಿ ಹೇಗೆ ಮಾಡೋದು ಚಿ~ ಕೃಷಿಯ ಕ್ಷೇತ್ರದ ಬಗ್ಗೆ ನಾವು ಚಿಂತಿಸ್ಬೇಕು ಕೃಷಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುದು ನಮಗೆ ಅಗತ್ಯ ಆಗಿದೆ ಈಗ ಹ್ಮ್.

ಭಾರತ ಹಳ್ಳಿಗಳ ದೇಶವಾಗಿದೆ ರೈತರೇ ದೇಶದ ಬೆನ್ನೆಲುಬು ಎಂದು ಹೇಳ್ತಾರೆ. ಆದ್ರೆ ಕೃಷಿ ಮಾಡುದು ಕಮ್ಮಿ ಆಗಿದೆ ಹ್ಮ್ ಹೇಳಿ ಭಾರತವನ್ನು ಮುಂದೇ ಅದ್ರಲ್ಲಿ ವರ್ಣಿಸಲಾಗುತ್ತಿತ್ತು.

ರೈತರೇ ಬೆನ್ನೆಲುಬು, ರೈತರೇ ಬೆನ್ನೆಲುಬು, ರೈತರೇ ಬೆನ್ನೆಲುಬು ಅಂತಾ. ನಾವ್ ಚಿಕ್ಕಂದಿನಿಂದಲೂ ಕೃಷಿಯನ್ನ್ ನೋಡಿ ಬಂದವರು ನಾವು ಗದ್ದೆಗೆಲ್ಲ ಹೋಗಿ ಕೃಷಿ ಹೇಗೆ ಮಾಡುದು ಬ~ ಇದು ಭತ್ತ ಹೇಗೆ ಬೆಳೆಸುದು. ಅದನ್ನ, ಅದನ್ನೂ mill ಗೆಲ್ಲ ಕೊಂಡು~ ಅಕ್ಕಿ ಹೇಗೆ ಮಾಡುದ್ ಅದನ್ನೆಲ್ಲ ನಾವು ನೋಡಿ ಬೆಳೆದವರೆ ನಮಗೆ ಭತ್ತ ಅಲ್ಲ ಮತ್ತೆ ಹುರುಳಿ ಉದ್ದಿನಬೇಳೆ ಮತ್ತೆ ನಮಗೆ ಬೇಕಾದ ಗೆಡ್ಡೆ ಗೆಣಸು. ಅಂದ್ರೆ ಇದು ಗೆಣಸು ಎಲ್ಲಾ ಮಾಡ್ಕೋಳ್ತಿದ್ವಿ ತರ್ಕಾರಿ ಈ ಮೆಣಸುಗಳನ್ನೆಲ್ಲ ಬದನೇ ಕಾಯಿ, ಬಸಳೆ, ಬೆಂಡಿ ಎಲ್ಲ ವರ್ಗದ ತರಕಾರೀಗಳನ್ನ ನಾವೆಲ್ಲ ಚಿಕ್ಕಂದಿನಲ್ಲಿ ಗದ್ದೆಯಲ್ಲಿ ಮಾಡಿ. ನಾವು ತಿಂತಿದ್ದದ್ದು ಎಷ್ಟು ರುಚಿ ಕೂಡ ಇರ್ತಿತ್ತು ಈಗಿನ ತರ್ಕಾರಿಗೆ ಎಲ್ಲಾ ರುಚಿಸಾ ಕಡಿಮೆ ಆಗಿದೆ ಹ್ಮ್.

ನಾವೆಲ್ಲ ಹಾಗಾಗಿ ಕೃಷಿ ಅಂದ್ರೆ ನಮ್ಗೆ ತುಂಬ ಖುಷಿ.

ಹ್ಮ್ ಈಗೀನ ಜನರೆಲ್ಲ engineer doctor ಎಲ್ಲ ಓದಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ಹಾಗಾಗಿ ಈ ಹಳ್ಳಿಗಳಲೆಲ್ಲ ಕೃಷಿ ಮಾಡ್ಲಿಕ್ಕೆ ಜನವೇ ಸಿಗುದಿಲ್ಲ ಎಲ್ಲಾ ಪಾಲ್ ಬಿದ್ದಿದೆ ಹ್ಮ್.

ಎಲ್ಲೆಲಿಂದ machine ಎಲ್ಲ ಬರ್ತದೆ ಒಮ್ಮೊಮ್ಮೆ ಅದು ತುಂಬಾ ಇದು ದುಬಾರಿಯಾಗ್ತದೆ ಜನಗಳಿಂದ ಮಾಡಿಸಿದ್ರೆ ಸುಲಭ ಆಗ್ತದೆ ಹಾಗಾಗಿ. ಹೊಟ್ಟಿಗೆ ಹಿಟ್ ಇಲ್ಲದಂತಾಗ್ತದೆ ಕೃಷಿ ಕಮ್ಮಿ ಆಗಿ. ಕೃಷಿ ಮಾಡುವವರು ಇಲ್ಲದಾಗಿ ನಮ್ಗೆ ತುಂಬಾ ದುಬಾರಿಯಲ್ಲಿ ಸಿಗ್ತದೆ ಎಲ್ಲ ಅಕ್ಕಿ ಯಾಗ್ಲಿ ತರ್ಕಾರಿಯಾಗ್ಲಿ ಹ್ಮ್. ಎಲ್ಲ ದುಬಾರಿ ಅದಕ್ಕೆ ಬೇಕಾದ ಇದು ಪರಿಸರದ ಅಹ್ ವಾತಾವರ್ಣಸ ಕೈ ಕೊಡುತ್ತದೆ ಈಗ ಮಳೆ ಯಾವ ಯಾವ ಕಾಲಕ್ಕೆ ಬರ್ತದೆ. ಹ್ಮ್ ಮುಂಚೆ ಆಕ್~ ಹಾಗೇ ನಾವು ಚಿಕ್ಕದಿರುವಗೆಲ್ಲ ಹಾಗಿರ್ಲಿಲ್ಲ ಕೃಷಿಗೆ ಒಳ್ಳೇ ವಾತಾವರ್ಣ ಎಲ್ಲ ಇತ್ತು, ಮತ್ತೆ ಕೃಷಿ ಅಂದ್ರೆ ಎ ನಾ~ ಬೇರೇ ಬೇರೇ ರಾಜ್ಯಗಳಲ್ಲಿ ಬೇರೇ ಬೇರೇ ತರದ ಮಣ್ಣಿಗೆ ಅನುಗುಣವಾಗಿ ವಾತಾವರ್ಣಕ್ಕನುಗುಣವಾಗಿ ಬೆಳೆಸ್ತಾರೆ . ಹ್ಮ್ ಈಗ್ ಕರ್ನಾಟಕದಲ್ಲಿ ಕೆಲವು ಬೇರೇ ಬೇರೇ ಕಡೆಯಲ್ಲಿ ಬೇರೆ ಬೇರೆ ಒಂದ್ ಕಡೆ ತೆಂಗಿನ~ ತೆಂಗಿನಕಾಯಿ ಬೆಳೆದು ಜಾಸ್ತಿ ಇದ್ರೆ ಒಂದ್ ಕಡೆ ಭತ್ತದ ಬೆಳೆ. ಆಗೆಲ್ಲ ಮಣ್ಣಿನ ಅವಗುಣಕ್ಕೆ ತಕ್ಕ ಬೆಳೆಸ್ತಾರೆ ಹ್ಮ್. ಕೃಷಿ ಅಂದ್ರೆ ಇದು ಅದು ಒಂದು ವೃತ್ತಿಯಲ್ಲ engineer police ಅಂಚೆ ಇಲಾಖೆಯಲ್ಲಿ ಇರುವ ಹಾಗೇ ಅದೊಂದು ವೃತ್ತಿಯಲ್ಲ ಅದೊಂದು ಜೀವನದ ವಿಧಾನ . ಮುಂಚೆ ನಮ್~ ಮುಂಚಿನಿಂದಲೂ ನಮ್ಮ ಹಬ್ಬ ಹರಿ ದಿನಗಳಲ್ಲಿ ಮತ್ತೆ ಶಾಸ್ತ್ರದ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಪೂಜೆ ಪುರಸ್ಕಾರಗಳಲ್ಲಿ ಕೃಷಿಯ ಸಂಸ್ಕೃತಿಯನ್ನೇ ಅಳ್~ ಅಳ್ವಡಿಸಿಕೊಂಡು ನಾವು ಮಡ್ತಾ ಇದ್ದೇವೆ ಹ್ಮ್.

ಈಗ ಮಾತ್ರ ಎಲ್ಲ ಕೃಷಿ ಗದ್ದೆಗಳಲೆಲ್ಲ ಮನೆಗಳ್~ ಮನೆ ಕಟ್ಟುದು building ಮಾಡುದು ಈಗ ಕೃಷಿಯನ್ನು ಕೃಷಿಗೇ ಜಾಗಸಾ ಇಲ್ಲ. ಆದ್ರೂ ನಮ್ಮ ಮನೆ ಅಂಗಳದಲ್ಲಿ ಕೆಲವು ತರ್ಕಾರಿಗಳನ್ನೆಲ್ಲ ಮಾಡಿ ನಾವು ನಮಗೆ ಬೇಕಾದನ್ನು ನಾವು ಉತ್ಪಾದಿಸಿಕೊಳ್ಬೋದು ಕೃಷಿಯಿಂದ ಅದು ರುಚಿನೂ ಇರ್ತದೆ ಹಟ್ಟಿ ಗೊಬ್ಬರ ಎಲ್ಲಾ ಹಾಕಿ ಹ್ಮ್.

ಮತ್ತೆ ಈಗ ಮನೆಗಳೆಲ್ಲ ಹೆಚ್ಚಾಗಿ ನಿರೀನ ಕೊರತೆಯೆಲ್ಲ ನಿರೀನ ಕೊರತೆ ವಿದ್ಯುತ್ ಅಭಾವ ಮತ್ತೆ ಕೈಗಾರಿಕೆಗಳು ದಾಳಿ ಮಾಡು~ ಮಾಡಿ ಹ್ಮ್ ಕೃಷಿಯೇ ಕೃಷಿ ಮಾಡುದು ಒಂದ್ ಕಷ್ಟಾ ಆಗ್ತದೆ ಹ್ಮ್. ಮತ್ತೆ ನಾವ್ ಮಾಡಿದ ಉತ್ಪನ್ನವನ್ನು ಮೂರನೇಯವರು ತೆಗೆದುಕೊಂಡ್ರೆ ಅವ್ರು ಕಡಿಮೆ ಬೆಲೆಗೆ ಕೊಡ್ತಾರೆ. ಆದ್ರೆ ಅದನ್ನು ಬೆಳೆಸಿದನ್ನು ನಾವೇ ಹೋಗಿ ಅಂಗಡಿಗೆ ಕೊಟ್ಟು ಹ್ಮ್ ಅಲ್ಲ ಜನರಿಗೆ ಕೊಟ್ಟು ಅವರಿಂದ ನಾವು ಸರಿಯಾದ ಬೆಲೆಯನ್ನು ಪಡ್ಕೋಳ್ಬೋದು. ಆಗ ನಮ ಬೆಳೆಸಿದವರಿಗೂ ಹಣ ಒಳ್ಳೇದು ಸಿಗ್ತದೆ ಗ್ರಾಹಕರಿಗೂ ಒಳ್ಳೇದು ಕಡಿಮೆ rate ಅಲ್ಲಿ ನಾವು ಕೊಡ್ಬೋದು.

ಹಾ ಹೇಳಿ sir ? ಹಾ ಮತ್ತ್ ಏನ್ ಮಾಡಾತೇರಿ? ಹೇಳಬೇಕ್ರಿ ನೀವ ಅರಾಮ್ ಅದೇರಿ ಅಲ್ಲ?

ಊಟದ್ time ಆಯ್ತಲ್ರಾ ಊಟಾ ಮಾಡಿರೋ ಇನ್ನು ಇಲ್ರೀ? ಇನ್ನು ಇಲ್ಲ ನೋಡ್ರಿ ಹೋಗಬೇಕ್ ಈಗ ಊಟಕ್ ನಾವ್. ಆಹ್ ಆಹ್ ಮತ್ತೇನ್ರೀ ಇದ್ ಕೋರೋನಾ ಬಗ್ಗೆ ಮತ್ತ್ ಇದ್ ಇದ್ ಆಗೇತಿ. ಅದ ಈಗ ಮತ್ತ್ ಇನ್ನು start ಆಗೇತಿ ಅಂತ ಹೇಳಕತ್ತಾರಿ. ಹ್ಮ್ ಅದ್ ಎಲ್ಲಾರು ಇದ್ ವಗಾಸಿ ಇದ್ ಇದನ್ನ ಮಾಡೋದ್ರಿ . ಆಹ್ ನಮ್ದ್ ಇದನ್ನ ನಾವ್ ಕಾಯ್ಕೋಬೇಕ್ ಅಲ್ರೀ.

ಅಂದ್ರ ನಾವ್ ನಾವ careful ಆಗೆ ನಾವ ಇದ್ ನಾವ ಇದ್ ಇದಾಗಿ ಕಾಳಜಿ ತಗೊಂಡ್ರ.

ಇದೆಲ್ಲಾ ಜಾಸ್ತಿ ಅಡ್ಯಾಡೊದದು ಕಡಿಮಿ ಮಾಡೋದು.

ಅಮ್ಯಾಲ ನಾವ್ mask use ಹಾಕೋಳುದು. ಆಹ್ mask ಹಾಕೋಳುದು ಈ ದೂಳಾ ದೂಳದಿಂದ ಸ್ವಲ್ಪ ಆದಷ್ಟ ದೂರ್ ಇರಬೇಕ್ ನೆಗಡಿ ಅದು ಬಂದ್ ಅದಕ್ಕ ಆಗ್ತೆತಿ ಅಂತ ಹೇಳಾತಾರಿ ಹಿಂದಕ್. ಹೌದ್ ಅದ್ ಒಟ್ಟ ಬಿಸಿನೀರ್ ಕುಡಿದ್ಯು ಅಂದ್ರ ಮನ್ಯಾಗ.

ಬಿಸಿ ನೀರ್ ಅಂತ್ರು ಕುಡ್ಯಾಕ ಆಗೊದಿಲ್ರಿ ಈ ಬ್ಯಾಸಗ್ಯಾಗ. ಬ್ಯಾಸಗಿ ಕರೇರಿ ಮತ್ತ್ ಇನ್ನ ನಮ್ದ health ನಮ್ದ ಆರೋಗ್ಯನರಾ ನೋಡೋಕೋಬೇಕಲ್ರ ಮತ್ತ್. ಅಹ್ ಅದ ಸ್ವಲ್ಪ ಕಾದ್ ಆರಿದ್ ನೀರರಾ ಸ್ವಲ್ಪ ಕುಡ್ಕೊಂತ ಇರ್ಬೆಕ.